ಇಲ್ಲಿ ಒಬ್ಬ ಮನುಷ್ಯನು ಬಗ್ಗಿ ಒಳಗಡೆ ಹೋಗುತ್ತಿದ್ದಾನೆ.

ಮತ್ತು ಇನ್ನೊಬ್ಬ ಮನುಷ್ಯನು ತನ್ನ ಕೈಯಲ್ಲಿ ಮೊಬೈಲನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಅಂಗಡಿ ಒಳಗಡೆ ಬಹಳಷ್ಟು ಲೈಟುಗಳು ಕಾಣಿಸುತ್ತಿವೆ.

ಈ ಹೂಗಳ ಬಣ್ಣಗಳಲ್ಲಿ ಕೆಲವು ಹೂಗಳ ಬಣ್ಣವು ಬಿಳಿ ಬಣ್ಣದಾಗಿ --

ಇನ್ನು ಕೆಲ ಹೂಗಳ ಬಣ್ಣವು ಹಳದಿ ಬಣ್ಣದಾಗಿವೆ.

ಮತ್ತ್ ಅದರ ಕೆಳಗಡೆ ಸಣ್ಣ ಅಕ್ಷರದಿಂದ ಕಿರಣ ಅಂಡ್ ಜನರಲ್ ಸ್ಟೋರ್ ಎಂದು ಇಂಗ್ಲಿಷ್ ನಲ್ಲಿ ನೀಲಿ ಬಣ್ಣದಿಂದ ಬರೆಯಲಾಗಿದೆ.

ಈ ನೀರಿನ ಅಣೆಕಟ್ಟಿನಲ್ಲಿ ಬಹಳಷ್ಟು ಕಬ್ಬಿಣದಿಂದ ಮಾಡಲ್ಪಟ್ಟಿರುವಂತಹ ವಸ್ತುಗಳನ್ನು ಅದಕ್ಕೆ ಹಚ್ಚಿದ್ದಾರೆ.

ಆ ವಾಹನಗಳಲ್ಲಿ ಹೆಚ್ಚು ಕಾರುಗಳು ಕಾಣಿಸುತ್ತಿವೆ.

ಕಟ್ಟಡದ ಒಳಗಡೆ ಆಫೀಸ್ ಗಳನ್ನು ಇಟ್ಟಿದ್ದಾರೆ.

ಈ ಅಂಗಡಿಯ ಒಳಗಡೆ ಒಂದು ಮೇಜು ಇದೆ.

ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಕೆಳಗಡೆ ಒಂದು ಗಿಡವು ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಒಬ್ಬ ಮನುಷ್ಯನ ಅಂಗೈಯು ಕಾಣಿಸುತ್ತಿದೆ.

ಇಲ್ಲಿ ಬಹಳಷ್ಟು ಲೈಟ್ ಗಳು ಕಾಣಿಸುತ್ತಿವೆ.

ಬೆಂಗಳೂರು ಐಯ್ಯಾಂಗಾರ್ ಬೆಕ್ರೀ ಎಂದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಬರೆಯಲಾಗಿ.

ಇದು ಒಂದು ಅಂಗಡಿಯಾಗಿದ್ದು ಈ ಅಂಗಡಿಯ ಮೇಲೆ ಒಂದು ಹಲಗೆಯು ಇದೆ.

ಮತ್ತು ಈ ಪ್ರಾಣಿಯ ಹಿಂದುಗಡೆ ಒಂದು ಗೋಡೆಯು ಇದೆ.

ಇಲ್ಲಿ ಒಂದು ದೊಡ್ಡದಾದಂತ ದರ್ಪಣವು ಕಾಣಿಸುತ್ತಿದೆ ಆ ದರ್ಪಣದ ಒಳಗಡೆ ಒಬ್ಬ ಮನುಷ್ಯನ ಭಾವಚಿತ್ರ ಕಾಣಿಸುತ್ತಿದೆ.

ಇಲ್ಲಿ ಎದ್ರುಗಡೆ ಒಬ್ಬ ಮನುಷ್ಯನು ಕಾಣಿಸುತ್ತಿದ್ದಾನೆ.

ಈ ಅಂಗಡಿಯ ಮೇಲೆ ಒಂದು ನೀಲಿ ಬಣ್ಣದ ಹಲಿಗೆಯು ಇ--

ಅಂಗಡಿಯ ಮೇಲೆ ಒಂದು ನೀಲಿ ಬಣ್ಣದ ಹಲಿಗೆಯು ಇದೆ.

ಗೆ ಬಹಳಷ್ಟು ದೊಡ್ಡ ದೊಡ್ಡದಾದಂತಹ ಕಿಟಕಿಗಳು ಕಾಣಿಸುತ್ತಿದ್ದಾವೆ.

ಅವುಗಳ ಮೇಲ್ಛಾವಣಿಯು ನೀಲಿ ಬಣ್ಣದ್ದಾಗಿ ಕಾಣಿಸುತ್ತಿದೆ.

ಅವರ ಮದ್ಯ ವೇದಿಕೆ ಮೇಲೆ ಒಂದು ನೋಡಲು ಚೆನ್ನಾಗಿರುವಂತಹ ಒಂದು ಕುರ್ಚಿಯನ್ನು ಇಟ್ಟಿದ್ದಾರೆ.

ಒಂದು ಪುರಾತನವಾದ ಅಂತಹ ದೊಡ್ಡದಾದ ಅಂತಹ ಕಟ್ಟಡವಿದ್ದು.

ಮತ್ತು ಈ ಕಟ್ಟಡಕ್ಕೆ ಬಾಗಿಲು ಕಾಣಿಸುತ್ತಿವೆ ಮತ್--

ಈ ಬಾಗಿಲಿನ ಎದ್ರುಗಡೆ ಒಬ್ಬ ಮನುಷ್ಯನು ನಡೆಯುವ ರೀತಿಯಲ್ಲಿದೆ.